ಮತ್ತು ಫೀವರ್ ವೆಜ್ ಎಂದು ಬೋರ್ಡ ಅನ್ನು ಹಾಕಿದ್ದಾರೆ.

ಈ ಚಿತ್ರದಲ್ಲಿ ನಮಗೆ ಮೂವರು ಹುಡುಗರಿದ್ದಾರೆ ಅವರು ಆರ್ಮಿ ಡ್ರೆಸ್ ಅನ್ನು ಹಾಕೊಂಡಿದ್ದಾರೆ ಹಾಗೂ ಕೈಯಲ್ಲಿ ಭಾರತದ ಧ್ವಜ ಹಿಡಿದುಕೊಂಡಿದ್ದಾರೆ.

ಆ ಮತ್ತು ಅ ಬೋರ್ವೆಲ್ ನೋಡುವ ಗಾಡಿ ಮಗಲು ಒಬ್ಬ ಪರ್ಸನ್ ನಿಂತಿದ್ದಾನೆ.

ಅ ಅಜ್ಜಿಯ ಹಿಂದೆ ಬಿಳಿಯದಾದಂತಹ ಚೀಲಗಳನ್ನು ಇಟ್ಟಿದ್ದಾರೆ ಮತ್ತು ಸುತ್ತಲು ಬಿಲ್ಡಿಂಗ್ ಗಳು ಕಾಣುಸ್ತಿವೆ.

ಇದು ದೊಡ್ಡದಾದ ಬಿಲ್ಡಿಂಗ್ ಆಗಿದೆ ಬಿಲ್ಡಿಂಗ್ ಕೆಳಗೆ ಕಾರುಗಳು ಪಾರ್ಕ್ ಮಾಡುವ ಸ್ಥಳವಾಗಿದೆ.

ಈ ಚಿತ್ರವು ಕಾರ್ ವಾಶ್ ಮಾಡುವ ಆ- ಸ್ಥಳವಾಗಿದೆ ಕಾರು ಸಾಹುಕಾರದಿಂದ ಕೂಡಿದೆ.

ಈ ಚಿತ್ರವು ಗಿಳಿಯ ಗೂಡಾಗಿದ್ದು ಕೆಲವೊಂದಿಷ್ಟು ಗಿಳಿಗಳು ಕಾಣಿಸ್ತಿವೆ.

ಈ ಚಿತ್ರವು ಪಾರ್ಕ್ ಇನ ಚಿತ್ರವಾಗಿದ್ದು ಈ ಪಾರ್ಕ್ ನಲ್ಲಿ ಜಾರ್ಕು ಬಂಡಿ ಇದೆ ಜಾರ್ಕು ಬಂಡಿಯಲ್ಲಿ ಇಬ್ಬರು ಹುಡು ಒಂದು ಹುಡುಗಿ ಮತ್ತು ಹುಡುಗನಿದ್ದಾನೆ.

ಅವನು ಮುಂದೆ ಆಡುತ್ತಿದ್ದರೆ ಹುಡುಗಿಯು ಹಿಂದೆ ಆಡುತ್ತಾ ಇದೆ ಅವರಿಬ್ಬರೂ ಚಪ್ಪಲಿಯನ್ನು ಬಿಟ್ಟು ಆಡುತ್ತಿದ್ದಾರೆ.

ಟೇಬಲ್ ಗಳನ್ನು ನೋಡುತ್ತೇವೆ ಟೇಬಲ್ ನ ಮೇಲೆ ಕುಡಿಯುವ ನೀರಿನ ಗ್ಲಾಸ್ ಮೆನು ಕಾರ್ಡ್ ಸಾಸ್ ಅನ್ನು ಇಟ್ಟಿದ್ದಾ --

ಒಬ್ಬ ಮನುಷ್ಯ ನಿಂತಾನೆ ಕೊಬ್ರಿ ಎಣ್ಣಿ ಕಾಣುಸ್ತಿದೆ ಒಳ್ಳೆಣ್ಣೆ ಡಬ್ಬ ಕಾಣುಸ್ತಿದೆ ಅಗರಬತ್ತಿ ಆ ಕಾಣುಸ್ತಿದೆ ಕ್ಯಾಡ್ಬರಿ ಚಾಕಲೇಟ್ ಡಬ್ಬ ಕಾಣುಸ್ತಿದೆ.

ಸೈಡ್ ನಲ್ಲಿ ಲೆಕ್ಕ ಬರೆಯುವ ಬುಕ್ಕವು ಕಾಣಿಸುತ್ತಿದೆ ಅವು ಕೆಲವೊಂದಿಷ್ಟು ಪೆನ್ನುಗಳನ್ನು ಹಾಕಿ ಅವನು ನಿಂತಿದ್ದಾನೆ ಇಲ್ಲಿ.

ಈ ಚಿತ್ರದಲ್ಲಿ ರೆಸ್ಟೊರೆಂಟ್ ನ್ ಇದೆ ರೆಸ್ಟೊರೆಂಟ್ ನೀ ಮುಂದೆ ಇಬ್ಬರು ಮನುಷ್ಯರು ನಿಂತಿದ್ದಾರೆ.

ಈ ಚಿತ್ರದಲ್ಲಿ ಒಬ್ಬ ಮನುಷ್ಯ ಎರಡು ದೇವರ ಫೋಟೋ ಗಳನ್ನು ಹೊಂದ್- ಹಿಡಿದುಕೊಂಡ್ ನಿಂತಿದ್ದಾನೆ.

ಒಂದು ಫೋಟೋ ಗಣಪತಿಯ ಫೋಟೋ ಆಗಿದೆ ಇನ್ನೊಂದು ಫೋಟೋ ತಿರುಪತಿಯ ಫೋಟೋ ಆಗಿದೆ.

ಅವನು ಕೊರಳಿಗೆ ಮನುಷ್ಯುನ್ ಲಾಕೆಟ್ ಅನ್ನು ಹಾಕ್ಯೊಂಡಿದ್ದಾನೆ.

ಈ ಚಿತ್ರವು ಮನೆಯ ಬೆಡ್ರೂಮ್ ನ ಚಿತ್ರವಾಗಿದ್ದು ಪಿಂಕ್ ಕಲರ್ ಯಲ್ಲೋ ಕಲರ್ ಬ್ಲೂ ಕಲರ್ ವೈಟ್ ಕಲರ್ ಅ ಪೇಂಟ್ ಅನ್ನು ಹಚ್ಚಿದ್ದಾರೆ.

ಟ್ರ್ಯಾಕ್ಟರ್ ಮುಂದೆ ಒಂದು ಹೂವಿನ ಸರವನ್ನು ಹಾಕಿದ್ದಾರೆ.

ಆ ದೊಡ್ಡದಾದಂತಹ ಬಿಲ್ಡಿಂಗ್ ಗಳು ಇವೆ ಆ ಮತ್ತು ಇಲ್ಲಿ ಗಿಡಗಳನ್ನ ಇಟ್ಟಿದ್ದಾರೆ.

ಈ ಚಿತ್ರವು ಮನೆಯ ಬೆಡ್ರೂಮ್ ಚಿತ್ರವಾಗಿದು--

ಹಾಗೂ ಗೋಡೆಗಳಿಗೆ ವೈಟ್ ಮತ್ತು ಬ್ಲಾಕ್ ಕಲರ್ ಪೈಂಟ್ ಅನ್ನ ಹಚ್ಚಿದರೆ ಮಿರರ್ ಕಾಣಿಸ್ತಿದೆ.

ಆ ಟೇಬಲ್ನ ಮೇಲೆ ಕುಡಿವ ನೀರಿನ್ ಗ್ಲಾಸು ಮತ್ತು ಜಗ್ಗುಗಳನ್ನು ಇಟ್ಟಿದ್ದಾರೆ ಕಾಮ್ ಕೂಡ ಇಲ್ಲಿ ಕಾಣಿಸ್ತಿದೆ.

ಕೆಲವೊಂದಿಷ್ಟು ಗ್ಲಾಸಿ ನ ಅ ಮಿರರ್ ಗಳು ಕಾಣಿಸುತ್ತೆ ಮಷೀನ್ ಗಳು ಕಾಣಿಸುತ್ತಿದೆ ಕುರ್ಚಿಗಳು ಕಾಣಿ --

ನೀರಿನ ಮಧ್ಯದಲ್ಲಿ ಸ್ವ ಬೆಳದಂತ ಅ ಒಂದು ಹಸಿರಾದಂತಹ ಗಿಡಗಳನ್ನು ನೋಡುತ್ತೇವೆ.

ಅದರ ಲೆಫ್ಟ್ ಸೈಡ್ ನಲ್ಲಿ ಎರಡು ಕಾರುಗಳಿವೆ ಅದರಲ್ಲಿ ಒಂದು ಕಾರು ಡಿಕ್ಕಿ ಕೂಡ ಓಪನ್ ಆಗಿದೆ ಒಬ್ಬ ಮನುಷ್ಯ ನಿಂತಿದ್ದಾನೆ.

ಪಾ ಕೆಲವು ಪಾಟ್ ಗಳನ್ನು ನೆಲಕ್ ಹಾಕಿದ್ದಾರೆ.